ಈ ದೃಶ್ಯವನ್ನು ನೋಡಿದರೆ ಹಲವಾರು ಕಟ್ಟಡಗಳನ್ನು ನಾವು ನೋಡಬಹುದು.

ಹಲವಾರು ಗಿಡಮರಗಳನ್ನು ನಾವು ಇಲ್ಲಿ ನೋಡಬಹುದು.

ಅದರ ಹೆಸರು ವಾರಿಯರ್ ಬೇಕರಿ ಎಂದು ಸಹ ತಿಳಿಯುತ್ತದೆ.

ಅದರ ಹಿಂದುಗಡೆ ಒಂದು ಬಿಳಿಯ ಕಾರ ನ್ನು ಸಹ ನಾವು ಕಾಣಬಹುದು.

ಒಟ್ಟಾರೆಯಾಗಿ ಈ ದೃಶ್ಯ ತುಂಬಾ ಸುಂದರವಾಗಿ ಇರುವುದು ಇಲ್ಲಿ ಕಾಣುತ್ತದೆ.

ಇದು ಒಂದು ಎಚ್_ಡಿ_ಎಫ್_ಸಿ ಬ್ಯಾಂಕ್ .

ಗಾಜಿನಿಂದ ನಿರ್ಮಿತಗೊಂಡ ಕಟ್ಟಡ ತುಂಬ ಸುಂದರವಾಗಿದೆ.

ಅದರಲ್ಲಿ ಹಲವಾರು ಜನರನ್ನು ಸಹ ನಾವು ಕಾಣಬಹುದು.

ಈ ದೃಶ್ಯವನ್ನು ನೋಡಿದರೆ ಇದು ಒಂದು ಜಾತ್ರೆಯ ದೃಶ್ಯವೆಂದು ತಿಳಿಯುತ್ತದೆ.

ಅಲ್ಲಿ ದೂರದಲ್ಲಿ ಒಂದು ಮರ ಕಾಣುತ್ತಿದೆ.

ಟೈಟನ್ನು ಹಾಕಿ ಚಿತ್ರವನ್ನು ತುಂಬಾ ವಿಜೃಂಭಿಸಿದ್ದಾರೆ.

ಒಬ್ಬರ ಕತ್ತಿನಲ್ಲಿ ಸೆತಸ್ಕೋಪ್ ಅನ್ನು ಸಹ ಕಾಣಬಹುದು.

ಈ ದೃಶ್ಯವನ್ನು ನೋಡಿದರೆ ಇದು ಐತಿಹಾಸಿಕ ಯಡೆಯರ್ ಕೆರೆಯೆಂದು ತಿಳಿದು ಬರುತ್ತದೆ.

ಹಲವಾರು ಜನರು ಇಲ್ಲಿ ಓಡಾಡುತ್ತಿರುವುದು ಇಲ್ಲಿ ಕಾಣಬಹುದು.

ಅಲ್ಲಿ ಚಿಕ್ಕದಾಗಿ ಕಾಣ್ತಾರ ದೋಣಿ ವಿಚಾರಣೆಯೆಂದು ಬರೆದಿದ್ದೆ.

ಈ ದೃಶ್ಯವನ್ನು ನೋಡಿದರೆ ಇದು ಒಂದು ರಸ್ತೆ ಎಂದು ತಿಳಿದು ಬರುತ್ತದೆ.

ಇಲ್ಲಿ ಹಲವಾರು ಯುವಕ ಯುವತಿಯರು ಬಸ್ ಗಾಗಿ ಕಾದು ಕುಂತಿದ್ದಾರೆ.

ಈ ದೃಶ್ಯವನ್ನು ನೋಡಿದರೆ ದೊಡ್ಡ ದೊಡ್ಡ ಕಟ್ಟಡಗಳೆಂದು ತಿಳಿದುಬರುತ್ತದೆ.

ಅಲ್ಲಿ ಬಿಳಿ ಬಣ್ಣದಿಂದ ಕೂಡಿರುವ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಬಹುದು.

ಈ ದೃಶ್ಯವನ್ನು ನೋಡಿದರೆ ಯಾರೋ ಒಬ್ಬರು ಏನನ್ನೋ ಕೊಡುತ್ತಿದ್ದಾರೆ ಅದನ್ನು ತೆಗೆದುಕೊಳ್ಳಲು ಮಕ್ಕಳು ಶಿಸ್ತು ಬಧ್ದವಾಗಿ ನಿಂತುಕೊಂಡಿದ್ದಾರೆ.

ಈ ದೃಶ್ಯದಲ್ಲಿ ಇದು ಶೋರೂಮ್ ಎಂದು ತಿಳಿದು ಬರುತ್ತದೆ.

ಈ ದೃಶ್ಯವನ್ನು ಧೀರ್ಘವಾಗಿ ಗಮನಿಸಿದರೆ ಇದು ಒಂದು ಸ್ಟಡಿ ರೂಮ್ ಎಂದು ತಿಳಿದುಬರುತ್ತದೆ.

ರಾತ್ರಿ ಸಮಯದಿಂದ ಮಸೀದ್ ವಿಜೃಂಭಣೆಯಿಂದ ಕಾಣುತ್ತಿದೆ.

ಈ ದೃಶ್ಯವನ್ನು ದೀರ್ಘವಾಗಿ ಗಮನಿಸಿದಾಗ ಇಲ್ಲಿ ಒಂದು ಲಾರಿಯು ಕಾಣುತ್ತಿದೆ.

ಇದು ಒಂದು ಕ್ರಿಶ್ಚಿಯನ್ನರ ಧಾರ್ಮಿಕ ಉತ್ಸವ ವಾಗಿರಬಹುದು.

ಎಲ್ಲಾರು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿದ್ದಾರೆ.

ಆಚೆಗಡೆ ಹಸಿರು ಬಣ್ಣದ ಗೇಟ್ ಅನ್ನು ಇಟ್ಟಿದ್ದಾರೆ.